ಪೃಕೃತಿನ ಒಂದೇ ಚಿತ್ರದಲ್ಲಿ ಕಾಣಬಹುದು ಈ ರೀತಿಯ ನೇಚರ್ ಫೋಟೋಗ್ರಫಿ ನೋಡೋಕೆ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಲೈಕ್ ಸ್ ಕೂಡ ಚೆನ್ನಾಗೆ ಬರುತ್ತೆ ಸೋಶಿಯಲ್ ಮೀಡಿಯಾ ದಲ್ಲಿ ಅಪ್ಲೋಡ್ ಮಾಡಿದ್ರೆ.

ಇತ್ತೀಚಿನ ದಿನಗಳಲ್ಲಿ ಎಲ್ಲರು ಫಿಟ್ ಆಗಿ ಇರೋಕೆ ಇಷ್ಟ ಪಡ್ತಾರೆ. ಫಿಟ್ನೆಸ್ ನ ಎಲ್ಲರು ಇಷ್ಟ ಪಡೋದ್ರಿಂದ ಫಿಟ್ನೆಸ್ ಸೆಂಟರ್ ಗಾಲ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸಿಟಿ ಗಳಲ್ಲಂತೂ ಫಿಟ್ನೆಸ್ ಸೆಂಟರ್ ಗಳಿಗೆ ಭಾರಿ ಬೇಡಿಕೆ ಇದೆ. ಅದೇ ರೀತಿ ಇಲ್ಲೂ ಒಂದು ಫಿಟ್ನೆಸ್ ಸೆಂಟರ್ ಇದೆ ಸಿನರ್ಜಿ ಫಿಟ್ನೆಸ್ ಸೆಂಟರ್ .

ಅಲ್ಲೊಂದು ಚೆನ್ನಾಗಿರೋ ಫೋಟೋ ಕೂಡ ತೆಗದು ಹಾಕಿದ್ದಾರೆ.

ಪೆಟ್ರೋಲ್ ಬಂಕ್ ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿವೆ ಯಾಕಂದ್ರೆ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅದಿಕ್ಕೆ.

ಶಾಲಾ ಮಕ್ಕಳ ಬಸ್ ಗೆ ಎಲ್ಲೊ ಕಲರ್ ನೇ ಯಾಕೆ ಹಾಕಿರ್ತಾರೆ? ಎಲ್ಲಾ ಶಾಲಾ ಬಸ್ ಗಳು ಯಾಕೆ ಎಲ್ಲೊ ಕಲರ್ ಇರುತ್ತೆ ಅಂತ?